ಈ ದೃಶ್ಯಾವಳಿಗಳಲ್ಲಿ ಬ-ಬ- ಅನೇಕ ಮಹಿಳೆ ಪುರುಷರು ಸೇರಿ ಒಂದು ಮಂದಿರದತ್ರ ನಿಂತುಕೊಂಡಿರ್ತಕ್ಕಂತ ದೃಶ್ಯ ಇದಾಗಿರುತ್ತಕಂಥದ್ದು. ಇದರಲ್ಲಿ ಯಾರೋ ಪ್ರಾರ್ಥನೆ ಮಾಡತಕ್ಕಂಥದ್ದನ್ನ ಕೇಳತಕ್ಕಂತ ದೃಶ್ಯವಾಗಿದೆ.

ಸುಪ್ರೀಂ ಬಜಾಜ್ ಸುಪ್ರೀಂ ಬಜಾಜ್ ಇದು ಶಿವಮೊಗ್ಗ ನಗರದ ಪ್ರಮುಖ ಬಜಾಜ್ ಪ್ರಮುಖ ಶೋರೂಮ್ ಆಗಿರತಕ್ಕಂತದ್ದು ಇಲ್ಲಿ ಬಹು ಮುಖ್ಯವಾದ ಕಾರುಗಳು ಬೈಕುಗಳು ಸಿಗುವಂತಹ ಬಜಾಜ್ ಕಂಪನಿಯ --

ಎ ಇಲ್ಲಿ ಆ ಚಿತ್ರಮಂದಿರವನ್ನು ನೋಡಲು ತುಂಬಾ ಜನ ನಡೆದುಕೊಂಡು ಬರ್ತಾ ಇದ್ದಾರೆ.